ಅವರಿಗೆ ಇದೆ ಅದರ ಆಗಿರುತ್ತೆ ಇದ್ರಿಂದ ಅಕ್ಕಿ ಎಲ್ಲ ಸಿಗುತ್ತೆ ಅವರಮಾಡ್ಬಿಟ್ಟು ತಮ್ಮ ಜೀವನ ಅದರಕೆ ಎಷ್ಟು ಬೇಕು ಅಷ್ಟು ಅಮೌಂಟ್ ಇಟ್ಕೋತಾರೆ.

ಸಾವಂತಿಗೆ ಹೂವು ಇದ್ರಲ್ಲೂ ಬ್ಯಾರ್ಬ್ಯಾರೇ ಕಲರ್ಸ್ ಗಳು ಇರ್ತವೆ ನಮ್ಮ ಹಳ್ಳಿಗಳಲೆ ಬೆಳಿತೀವಿ ನಮ್ಮ ತೋಟದಲ್ಲಿ ಯಾವದು ಬೆಳಿತೀವಿಪ ಅಂತ ಅಂದ್ರೆ ಈ ಹಳದಿ ಸಾವಂತಿಗೆನ ಬೆಳಿತೀವಿ.

ದೇವಸ್ಥಾನಕ್ಕೆ ಹೋಗೋದ್ರಿಂದ ತುಂಬಾನೇ ಮೈಂಡ್ ಫ್ರೆಶ್ನೆಸ್ ಅಂತ ಅನ್ಸುತ್ತೆ ಮತ್ತೆ ಎನು ಕೂಡ ಒಂತರ ಸಮಾಧಾನ ಅನೋ ತರ ಅನಸ್ತಇರುತ್ತೆ. ಇದರಿಂದ ಎಲ್ಲರಗೂ ಕೂಡ ಅನುಕೂಲ ಆಗ್ತಾಯಿದೆ ಮತ್ತೆ ಇದು ಕಲ್ಲಿಂದ ಕೆತ್ತನೆ ಮಾಡಿರ್ತಾರೆ.

ಆಮೆಲೇ ತುಂಬ ಮರೆ ಆಗ್ಬಿಟ್ಟಿದವೆ ಯಾಕೆ ಅಂತಂದ್ರೆ ಎಲ್ಲರೂ ಶೂಟ್ ಮಾಡಿ ಮತ್ತೆ ಕಾಡ್ಗಳಲ್ಲಿ ಝು ಗಳಲ್ಲಿ--

ಆಮೆಲೇ ಇವಾಗ ಕಾರ್ ರಿಪೇರ್ ಆಗಿರ್ಬಹುದು ಸ್ಕೂಟರ್ ರಿಪೇರ್ ಆಗಿರ್ಬಹುದು ಸೈಕಲ್ ರಿಪೇರ್ ಆಗಿರ್ಬಹುದು ಮಾಡೋದ್ರಿಂದ ದಿನ ತುಂಬ ದಿನ ನಾವು ಬಳೆಕೆ ಮಾಡಬಹುದು ಎಲ್ಲರೂ ಕೂಡ ಹೊಸಾದ್ನ ಕೊಂಕೊಳದಾಕ್ ಆಗಲ್ಲ.

ಯಾಕೆಅಂತಂದ್ರೆ ಬಹಳ ತುಂಬ ದೊಡ್ದು ಇರುತ್ತೆ ಹಾಗಾಗಿ ಕಾರ್ ರಿಪೇರ್ ಮಾಡ್ಸ್ಕೊತ ಇರ್ಬೇಕು ಮತ್ತೆ ಸ್ಕೂಟ್ರ್ ಯಾವದೇ ಒಂದು ವಾಹನ ಆದ್ರೂ ಕೂಡ ರಿಪೇರ್ ಮಾಡ್ಸತಿರ್ಬೇಕು.

ಇತರ ದಿನಸಿ ಅಂಗಡಿಗಳು ಹಳ್ಳಿಗಳಲ್ಲಿ ಚಿಕ್ಕಾಚಿಕ್ಕದಾಗಿ ಎಲ್ಲವೂ ಕೂಡ ಇರಲ ಸಿಟಿ ಗಳಲ್ಲಿ ಆದ್ರೆ ಎಲ್ಲ ಕಡೆ ಇರುತ್ತೆ.

ಮತ್ತೆ ಜೊತೆಗೆ ಹುಳಿ ಇತರ ಹತ್ತಿ ಇತರ ಬೇರೆ ಬೇರೇನೂ ಬೆಳಿಬಹುದು ಅಂತಂದ್ರೆ ಆ ಮಣ್ಣಗೆ ತಕಂಗೆ ನಾವು ಪದಾರ್ಥಗಳನ ಬೆಳೀಬೇಕು ಆಗ ಅದು ಪಸಲು ಚನ್ನಾಗ್ ಕೊಡುತ್ತೆ.

ನೇಚರ್ ಆಗಿರ್ಬಹುದು ಕಾಡ್ ಆಗಿರ್ಬಹುದು. ಪ್ರಾಣಿಗಳ ಆಗಿರ್ಬಹುದು ಇತರ ಮಾಡ್ತೀವಿ. ಇದ್ರಿಂದ ಏನಾಗುತ್ತಪ್ಪ ಅಂತ ಅಂದ್ರೆ ಯಾವ ತರ ಇದೆ ಅನು ಒಂದು ಗೊತ್ತಾಗುತ್ತೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಸ್ಕೂಲ್ ಗಲ್ಲಾಳುವೆ ಇತರ ಎಲ್ಲಾನು ಕೂಡ ಮಡಸ್ತಾಯಿದ್ರು.